ಇಲ್ಲಿ ಮತ್ತು ತುಂಬಾ ಜನ ಕಾರ್ಮಿಕರು ಇಲ್ಲಿ ಇರುವುದು ನಮಗೆ ಕಾಣುತ್ತದೆ.

ಇಲ್ಲಿ ತುಂಬಾ ಮಕ್ಕಳು ಶಾಲೆಯಲ್ಲಿ ಓದುವ ಮಕ್ಕಳು ಇದ್ದಾರೆ.

ಈ ಚಿತ್ರದಲ್ಲಿ ನನಗೆ ಒಂದು ಐಡಿಯಾ ಅಂತ ಬರೆದಿರುವ ಒಂದು ಸಿಮ್ ಅನ್ನು ಮಾರಾಟ ಮಾಡುವ ಅಂಗಡಿಯ ತರ ನನಗೆ ಕಾಣಿಸುತ್ತದೆ.

ಇಲ್ಲಿ ತುಂಬಾನೇ ವಿಧ ವಿಧವಾದ ಒಂದು ಬಣ್ಣ ಬಣ್ಣದ ಬಲೂನ್ಗಳನ್ನೂ ಹಾಕಿ ಇಲ್ಲಿ ಅಲಂಕಾರ ಮಾಡಲಾಗಿದೆ.

ಈ ಚಿತ್ರದಲ್ಲಿ ನನಗೆ ಒಂದು ಕೆನರಾ ಬ್ಯಾಂಕ್ ಎಂದು ಬರೆದಿರುವ ಒಂದು.

ನಗರ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಒಂದು ಚಿಕ್ಕದಾದ ಬ್ಯಾಂಕ ಇನ ತರ ನನಗೆ ಕಾಣಿಸುತ್ತದೆ.

ಇದು ರೈಲಿನ ಒಂದು ಬ್ರಿಜ್ ನ ತರ ನನಗೆ ಕಾಣಿಸುತ್ತದೆ.

ಮತ್ತೆ ವಿದ್ಯಾರ್ಥಿಗಳು ಕುಳಿತುಕೊಂಡಿರುವುದು ನನಗೆ ಕಾಣಿಸುತ್ತದೆ ನೋಡಲು ಸುಂದರವಾಗಿದೆ.

ಈ ಚಿತ್ರದಲ್ಲಿ ನನಗೆ ಒಂದು ಗ್ರಾಮೀಣ ಪ್ರದೇಶ ಅಥವಾ ಒಂದು ಹಳ್ಳಿಯಲ್ಲಿ ಇರುವ ಒಂದು ಕಿರಾಣಿ ಅಂಗಡಿ ತರ ನನಗೆ ಕಾಣಿಸುತ್ತಿದೆ .

ಈ ಚಿತ್ರದಲ್ಲಿ ನಮಗೆ ಒಂದು ಹೊಸದಾದ ಕೆಂಪು ಕಲರ್ ಇರುವ ಕಾರ್ ಅನ್ನು ಒಂದು ತೊಳೆಯುತ್ತಿರುವುದು ನಮಗೆ ಕಾಣಿಸುತ್ತಿದೆ --

ಈ ಚಿತ್ರದಲ್ಲಿ ನನಗೆ ಒಂದು ಒಂದು ಶಿಕ್ಷಣ ಕಲಿಯಲು ಬಂದಿರುವ ವಿದ್ಯಾರ್ಥಿಗಳು --

ಅವರಿಗೆ ಇದು ಆನಂದ ಅಥವಾ ಖುಷಿಯನ್ನು ಬರಲು ಇಲ್ಲಿಗೆ ಕರೆದು ಕೊಂಡು ಹೋಗುತ್ತಾರೆ ಇದು ವೆಚ್ಚ ದಾಯಕವಾಗಿರುತ್ತೆ

ಇದು ಒಂದು ಕಿರಾಣಿ ಅಂಗಡಿ ತರ ನನಗೆ ಕಾಣುತ್ತೆ.

ಈ ಚಿತ್ರದಲ್ಲಿ ನಮಗೆ ಒಂದು ನಗರ ಪ್ರದೇಶದ ಒಂದು ದೊಡ್ಡದಾದ --

ಮತ್ತು ಇದು ದೋರ್ ದೂರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣಿಸುತ್ತದೆ.

ಇದು ನಗರ ಪ್ರದೇಶದಲ್ಲಿ ಆಗಿದೆ ಚಿತ್ರವೂ--

ಈ ಚಿತ್ರದಲ್ಲಿ ನಮಗೆ ಒಂದು ಕಾಂಟ್ರಾಕ್ಟ್ ಅಥವಾ ಯಾವುದೊ ದೊಡ್ಡದಾದ ಒಂದು ಕೆಲಸ ನಡೆಯುತ್ತಿರುವುದು ನನಗೆ ಕಾಣಿಸುತ್ತಿದೆ.

ಮನೆ ಅಥವಾ ಕಟ್ಟಡಕ್ಕೆ ಒಂದು ಕಾಂಕ್ರೀಟ್ ಅನ್ನು ಹಾಕುತ್ತಿರುವುದು ಕಾಣಿಸುತ್ತಿದೆ ಇಲ್ಲಿ ಕಾರ್ಮಿಕರು --

ಏಕೆಂದರೆ ಬಹಳ ಜನ ಒಂದೇ ಸಮಯದಲ್ಲಿ ವೇಗವಾಗಿ ತಲುಪುವ ಸಾಧನವಾಗಿದೆ ಇದು.

ಬಣ್ಣ ಬಣ್ಣದ ಲೈಟ್ ಗಳಿಂದ ಡೆಕೋರಟ್ ಮಾಡಲಾಗಿದೆ.

ಪ್ರತಿ ನಿತ್ಯ ಜಿಮ್ ನಲ್ಲಿ ತನ್ನ ದೇಹವನ್ನು ದಂಡನೆ ಮಾಡಿ ಮಾಡಿ --

ಇದು ನೋಡಲು ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ

ಅಲ್ಲದೆ ಅಲ್ಲಿ ದೂರದಲ್ಲಿ ಹಲವಾರು ಬೋಟುಗಳು ಅಥವಾ ದೋಣಿಗಳು ಕಾಣಿಸುತ್ತವೆ

ಇಲ್ಲಿ ಕಲ್ಲನ್ನು ಆಅಷ್ಟು ಸೂಕ್ಷ್ಮವಾಗಿ ಕೆತ್ತಲು ಎಷ್ಟು ಸಮಯ ಇಡಿದಿರಬಹುದೆಂದು ಯೋಚನೆ ಮಾಡುತ್ತಿದ್ದೇವೆ.

ಮತ್ತು ಇಲ್ಲಿ ಯಾವುದೊ ಒಂದು ಸಮಾರಂಭವನ್ನು ಮಾಡಲು ಅಲಂಕರಿಸಿದ್ದಾರೆ ಎಂದು ನನಗೆ ಗೋಚರ ಆಗುತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಲ್ಲಿನಿಂದ ನಿರ್ಮಿಸಿದ ಗೋಡೆಯ ತರ ನನಗೇ ಕಾಣಿಸುತ್ತದೆ.

ಈ ಕಲ್ಲುಗಳು ಏನಿವೆ ತುಂಬಾನೇ ದೈತ್ಯಾಕಾರವಾಗಿವೆ --

ಈ ಚಿತ್ರದಲ್ಲಿ ನಮಗೆ ಒಂದು ಕಲ್ಯಾಣ ಮಂಟಪ ದಲ್ಲಿ ತೆಗೆದ ಚಿತ್ರದ ತರ ಕಾಣಿಸುತ್ತಿದೆ.

ಇಲ್ಲಿ ತುಂಬಾ ಅಂದರೆ ತುಂಬಾ ಅಲಂಕಾರ ಮಾಡದ್ ಮಾಡಿದ್ದಾರೆ --